ತುಂಬಾ ನನ್ friends ನವರನ್ನೆಲ್ಲಾ ನೆನಪಾಗ್ತದೆ ಆದ್ರೆ friends ನವ್ರ್ ಕೆಲವ್ friends ನವ್ರ್ ನನ್ನಾ ಈಗ ನನ್ನಾ ಇದ್ರಲ್ಲಿ ಇದ್ದಾರೆ ನನ್ನಾ ಆ contact ಅಲ್ಲಿ ನನ್ನಾ ಆದ್ರೆ ಕೆಲವೊಂದ್ ಕೆಲವೊಬ್ರದ್ದು ನೆನಪಾಗ್ತದೆ. ಆದ್ರೆ ಹ್ಮ್ Facebook ಅಲ್ಲಿ ಈಗೆಲ್ಲಾ ಕೆಲವ್ರು ಸಿಕ್ಕಿದ್ದಾರೆ ನಂಗೆ. ಅವ್ರತ್ರೆಲ್ಲಾ ನಾನ್ friends ಮಾಡ್ಕೊಂಡು ನಾನ್ ಊರಿಗ್ ಹೋದ್ಮೇಲ್ ಅವ್ರಿಗೆಲ್ಲ ಸಿಕ್ಕಿ ಅವ್ರತ್ರೆಲ್ಲಾ ಮತಾಡ್ತೇನೆ, ಆ ಹೇಗಿದ್ದೀರಿ? ಹೇಗೆ? ಮತ್ತೆ ನಮ್ಮ ಮದ್ಲಿನ್ದೇ ನಾವೆಲ್ಲಾ ಹೇಗೆ ಎಲ್ಲಾ ನಾವು ಆಟ ಆಡಿದ್ದು ನಾವು ಹೇಗೆ ನಾವು ಜೊತೆಯಲ್ಲಿ ಎಲ್ಲಿ ಎಲ್ಲಾ ತೀರ್ಗಲಿಕ್ಕೆ ಹೋದದ್ದು, ಪ್ರವಾಸಕ್ಕೆ ಎಲ್ಲಾ ಹೋದದ್ದು ಅದ್ರ ಬಗ್ಗೆ ಎಲ್ಲಾ ನಾವು ತುಂಬಾ ಅವ್ರತ್ರ ಎಲ್ಲಾ ನಾವು ಚರ್ಚೆ ಮಾಡ್ತೇವೆ. ಹೀಗೆ ನಾವು ಮತ್ತೆ ಎಲ್ಲರತ್ರಸಾ ಮಾತು ಬಿಟ್ಟದ್ದು ಎಲ್ಲಾ ಕೆಲವೊಂದು ವಿಷ್ಯ ತುಂಬಾ ನೆನಪಾಗ್ತದೆ ನಮ್ಗೆ. ನಾವ್ ಹಾಗೆ ಮಾಡ್ಬಾರದಿತ್ತು ಈಗ ಅಂದ್ರೆ ಅಂದ್ರೆ ಮೊದ್ಲಿದ್ದು ಯಾವ schoo~ ಅದೆ school ನಲ್ಲಿರುವಾಗ ಶಾ~ ಶಾಲೆಯ ದಿನಗಳನ್ನ ನಾವ್ ಹೇಗೆ ನಾವು ನಮ್ಮ ಹ್ಮ್ ಕಾರ್ಯಕ್ರಮಗಳನ್ನ ಮಾಡಿದ್ದು ನಾವು ಭಾಷಣ ಆಗಿರ್ಬೋದು. ಸಂಗೀತ ಆಗಿರ್ಬೋದು, ನಾವು ಅದ್ರಲ್ಲಿ ಒಂದು ಹ್ಮ್ ವ~ ಇದು ತಕೊಂಡದ್ದು ನಮ್ಮ prize prize ತಕೊಂಡದ್ದು ಎಲ್ಲಾಸಾ ನನ್ಗೆ ನೆನಪಾಗ್ತದೆ. ನಾನು ಮತ್ತೆ ನಂದೊಬ್ಬಳದ್ದು ಒಂದು close ಒಬ್ಳು friend ಇದ್ಲು ಅವ್ಳು ಈಗ್ಲೂಸಾ ನನ್ನ ಇದ್ರಲ್ಲಿ ಇದ್ದಾಳೆ. ಒಂದ್ ಇಪ್ಪತ್ತು ವರ್ಷ ಆಯ್ತು ಆ ಹೋದ ಸಲ ನಾನು ಊರಿಗೆ ಹೋದಲ್ಲಿ ಮತ್ತೆ ಅವಳಿಗೆಲ್ಲಾ ಸಿಕ್ಕಿ ಅವ್ಳಿಗೀಗ ಮದ್ವೆ ಎಲ್ಲಾ ಆಗಿ ಮಕ್ಕ್ಳೆಲ್ಲಾ ಇದ್ದಾರೆ ಈಗ, ಆದ್ರೂಸ ನಮ್ಗೆ ಒಂದು ಶಾಲಾ ದಿನಗಳಂತ್ಹೇಳಿದ್ರೆ ನಮ್ಗೆ ಒಂದು ಮರೀಲಿಕ್ಕೆ ಆಗ್ದೇ ಆಗ್ದಿದ್ದ ಅಂತಾ ದಿನ ನಮ್ಗೆ ಇನ್ನೇನ್ ಬರ್ಲಿಕ್ಕಿಲ್ಲ. ಅಂದ್ರೆ ಮತ್ತೆ ಒಂದು ಆ ನಾವು college ಇಗೆ ಹೋಗುವಾಗ್ಲೂ ಹಾಗೆ ನಮ್ದು ಆ ಒಂದ್ ಹೇಳ್ತಾರಲ್ಲ ಆ college ದಿನಾ ಅಂತ್ಹೇಳಿದ್ರೆ ಒಂದು golden life ಅಂತ್ಹೇಳಿ ಹಾಗೆ. ಒಂದು ಸಲ ಅದು ಒಂದ್ಸಲ ಆ ಸಿಕ್ಕ್ ಆ time ಆ ದಿನ ಉಂಟಲ್ಲ ಅದ್ ಹ್ಮ್ ಇನ್ನೂಸ ಇನ್ನು ಯಾವಗ್ಲೂಸ ಬರ್ಲಿಕ್ಕಿಲ್ಲ. ನಾವು ಶಾಲೆಯಲ್ಲಿ ಒಂದು ಸಲ ಪ್ರವಾಸಕ್ ಹೋಗಿದ್ದೆ ತುಂಬಾ ಹ್ಮ್ ನಾವು ದೂರ ಒಂದು ಹಾ ಹೀಗೆ ನಾವೆಲ್ಲಾ ಅಂದ್ರೆ ಹತ್ತಿರ ಹತ್ತಿರ place ಎಲ್ಲಾ ಇದ್ದಕ್ಕೆಲ್ಲಾ ಕರ್ಕೊಂಡ್ ಹೋದ್ದು ಚರ್ಚ್, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ದ್, ದೇವಸ್ಥಾನ. ಹೀಗೆ ನಮ್ದು ಅಂದ್ರೆ ಹಾ ಹತ್ತಿರ ಹತ್ತಿರ place ಯಾವ್ದೆಲ್ಲಾ ಉಂಟು ಮತ್ತೆ ನಮ್ಗೆ ಚಲನಚಿತ್ರ ನೋಡ್ಲಿಕ್ಕೆ ಎಲ್ಲಾ ಕರ್ಕೊಂಡ್ ಹೋಗ್ತಿದ್ರು ಸು~ school ಆ ಶಾಲಾ ದಿನದಲ್ಲಿ. ಆ ಒಂದು ನಮ್ಗೆ ಬೇಕೋ ಮಕ್ಳಿಗೆ ಹ್ಮ್ ಒಂದು ಪ್ರೇರಣೆ ಕೊಡುವಂತಹ ಒಂದು pic~ ಚಲನಚಿತ್ರ ಆಗಿರ್ಬೋದು, ಒಂದು ಎಲ್ಲಾ ಹ್ಮ್ ಒಂದ್ ಕ~ ಕರ್ಕೊಂಡ್ ಹೋದ್ದು ಎಲ್ಲಾಸಾ ನಂಗೆ ನೆನಪ್. ಆದ್ರೆ ನಮ್ಗೆ ಒಂದ್ ಆರನೇ ತರಗತಿಲ್ಲಿರುವಾಗ ನಮ್ಗೆ ಒಂದು ಆ.

Public exam ಅಂತ ನಮ್ಗೆ ಆ ಸಿ~ ಆರನೇ class ಅಲ್ಲಿರುವಾಗ ಬಂದದ್ದು. ಅದು first ನಾನ್ ನಾನು ನಾವು ಯಾವು ತರಗತಿಯಲ್ಲಿ ನಾನ್ first start ಅದು ಮಾತ್ಯಾರಿಗೂ ಸಿಗ್ಲಿಲ್ಲ ಆದ್ಮೇಲೆ. ಅದೇ ನಮ್ಗೀರುವಾಗಲೂ ಅದೇ first ಇತ್ತು ಆದ್ಮೇಲೆ ಆದ್ರ ಮೇಲೂಸ ಯಾರಿಗೂಸ ಅದು ಸಿಗ್ಲಿಲ್ಲ. ಅದೊಂದು ಆದ್ಮೇಲ್ ಮತ್ತೆ ನಾವು ಹತ್ತನೇ ಕ್ಲ~ ತರಗತಿಯಲ್ಲಿ ex~ exam ಬರ್ದದ್ದು ಇದ್ರದ್ದು public exam ಬರ್ದದ್ದು. ಆ ಮತ್ತೆ ಆ ನಾನು ಅಂದ್ರೆ ಆಟೋಟ ಸ~ ಸ್ಪರ್ಧೆಗಳಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಅಂದ್ರೆ ನಂಗೆ Throw Ball ಅಂತ್ಹೇಳಿದ್ರೆ ತುಂಬಾ ಇಷ್ಟ ನಂಗೆ. ಹಾಗಾಗಿ Throw Ball ಅಲ್ಲಿ ನಾನು participate ಮಾಡಿದ್ದೇನೆ. Kho Kho ಅದೂಸಾ ನಂಗೆ participate ಮಾಡ್ತೆನೆ. ಮತ್ತೆ ಬೇರೆ ಆ ಶಾಲೆಗಳಿಗೆ ಹೋಗಿಸಾ ನಾವು ನಾವು ಇದ್ ಮಾಡಿದ್ದೇವೆ. ನಮ್ಮಒಂದು ಆ participate ನಾವು ಕೊಟ್ಟಿದ್ದೇವೆ ಬೇರೆ. ನಾವು ಪ್ರಥಮ prize ಸಾ ಬ~ ಪ್ರಥಮ ಒಂದು ತಕೊಂಡು ಬಹುಮಾನವನ್ನು ತಕೊಂಡ್ ಬಂದಿದ್ದೇವೆ ಅಲ್ಲಿಂದ. ಆ ನಾನು ಹೋದಂತ school ನಾನು ಬಾರ್ಕೂರಿನಲ್ಲಿ ಹೋದದ್ದು. ಸ್~ ಶಾಲೆ, ಅದ ಹ್ಮ್ ಒಳ್ಳೆ ಎಲ್ಲಾ ಸ್~ ಎಲ್ಲಾ ಶಾಲೆಸಾ ಅಲ್ಲಿಯ ಅಲ್ಲಿಯ ಒಂದು ಶಾಲೆ ಆಗಿರ್ಬೋದು, ಅಲ್ಲಿಯ ಒಂದು ಹ್ಮ್ ನಮ್ಮ play ಇದಾಗಿರ್ಬೋದು ಪೂರ ಎಲ್ಲಾಸಾ ಒಳ್ಳೆದ್ ಒಳ್ಳೆದುಂಟು ಅಲ್ಲಿ. ಇರ್~ ಶಿಕ್ಷಣ ಆಗಿರ್ಬೋದು, ಹಾಗೆ ಮತ್ತೆ ನಾವು ಹೋದದ್ ನಾನು convents ಶಾಲೆಗೆ ಹೋದದ್ದು. Convent ಶಾಲೆಗೆ ಅಲ್ಲಿಸಾ ಒಂದು ಶಿಸ್ತು ಅಂದ್ರೆ ನಾವು ಹೆ~ ಎರಡು ಜಡೆ ಎರಡು ಕಟ್ಕೊಂಡು ಹೋಗ್ಲಿಕ್ಕೆ ಮತ್ತ್ ಬಿಂದಿಯೆಲ್ಲಾಇಡ್ಲಿಕ್ಕಿಲ್ಲ ನಮ್ಗೆ ಹಾಗೆ. ಹತ್ತ್ನೇ class ತ~ ಹತ್ತ್~ ಹತ್ತನೇ ತರಗತಿ ತನಕ ಹಾಗೇ ಆ uniform ಮತ್ತೆ colour dress ಅಲ್ಲಿ ಹೋಗ್ಲಿಕ್ಕಿಲ್ಲ. ನಮ್ಗೆ uniform ಏ ಇತ್ತು, ಅದು ಹಾಗೆ ಅಂದ್ರೆ ಹಾ ~ ಅದೇ ಶಿಸ್ತುಸಾ ನಮ್ಗೆ ಈವಾಗ್ಲೂಸಾ ಬಂದಿದೆ ಅಂತ್ಹೇಳಿ.

ಆ ನಾವೆಲ್ಲಾ ಸಣ್ಣದಿರುವಾಗ ಶಿಕ್ಷಣ ಹೇಗಿತ್ತು ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಶಿಕ್ಷಣ ತುಂಬಾ ಒಳ್ಳೆಯದಿತ್ತು co~ ಇದ್ರಲ್ಲಿ. ಆದರೆ ನಮ್ಗೆ ಕಲಿವಂತಹ ಕಲಿಲಿಕ್ಕೆ ನಮ್ಮತ್ರ ಹಣ ಇರ್ಲಿಲ್ಲ. ಆ ರೀತಿಯ ಒಂದು ಕಷ್ಟದಲ್ಲಿ ನಾವು ಕಲ್ತದ್ದು. ಅಂದ್ರೆ ಮನೆಯಲ್ಲಿ ನನ್ನ ಅಮ್ಮ ಎಲ್ಲ ಬೀಡಿ ಎಲ್ಲ ಕಟ್ಟಿ ಈಗೆಲ್ಲ ನಮ್ಗೆ ಶಿಕ್ಷಣ ಕೊಟ್ಟದ್ದು. ಅಂದ್ರೆ ನಾವ್ಸ ಹೋದದ್ದು ಸರ್ಕಾರಿ ಶಾಲೆಗೆ ಹೋದದ್ದು ಒಂದು ಹನ್ನೆರಡ್ನೇ class ತನ್ಕನು ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು. ಅಂದ್ರೆ fees ಕಟ್ಲಿಕ್ಕೆ ನಮ್ಮತ್ರ ಹಣ ಇರ್ಲಿಲ್ಲ ಆ time ಅಲ್ಲಿ ಮತ್ತೆ ಯಾರೆಲ್ಲ ನಮ್ಮ ಸಹಾಯದಿಂದ ನಾವು ಇಷ್ಟ್ರ~ ಅಷ್ಟರವರೆಗೆ ಒಂದು ಆ ಶಿಕ್ಷಣವನ್ನು ಮಾಡಿದೆ. ಮತ್ತೆಸ ನಮ್ಮ್ ಶಾಲೆಸ ಹಾಗೆ ತುಂಬಾ ದೂರ ಇತ್ತು ಒಂದು ಎರಡು kilometre ಮೂರು kilometre ನಡ್ಕೊಂಡು ಹೋಗ್ಬೇಕಿತ್ತು. ಮತ್ತೇ ಊಟಸ ಹಾಗೆಯೇ ಮಧ್ಯಾಹ್ನ ಮಧ್ಯಾಹ್ನದ ಒಂದು ಬುಟ್ಟಿ ಬುತ್ತಿ ತಕೊಂಡ್ ಹೋಗುವುದು ನಾವು. ಅದು ಮೊದ್ಲು ಮೊದ್ಲಿದ್ ದಿವಸದ ಗಂಜಿ ಅದು ಅದನ್ನು ಬಿ~ ಬಿಸಿ ಮಾಡಿ ತಕೊಂಡ್ ಹೋಗುವಂತದ್ದು ಉಪ್ಪಿನ್ಕಾಯ್ ಹಾಕ್ಕೊಂಡು ಹೋಗುವಂತದ್ದು ಮತ್ತು bag ಸ ಸರಿ bag ಸ ಇರ್ಲಿಲ್ಲ ಬೀಣಿ ಬೀಣಿಯ bag ಬರ್ತದಲ್ಲ. ಆ ರೀತಿಯ bag ಆವಾಗ. ಹ್ಮ್‌ ಅದನ್ನು ಒಂದು side ಹಾಕ್ಕೊಂಡು ಒಂದು ಪುಸ್ತಕ ಒಂದು pencil ತಕೊಳ್ಳಿಕ್ಕು ನಮ್ಮತ್ರ ಒಂದು ಹಣ ಇರ್ಲಿಲ್ಲ ಆವಾಗ. ಈಗಿನ generation ಅಲ್ಲಿ ಈಗನ್~ ಈಗಿನ ಇದ್ರಲ್ಲಿ ಶಿಕ್ಷಣ ಹಾಗಿಲ್ಲ ಈಗ ತುಂಬಾ ಮುಂದುವರಿದಿದೆ ಶಿಕ್ಷಣ ಎಲ್ಲ. ಮಕ್ಕಳಿಗೆ ತುಂಬಾ ಸವಲತ್ತು ಎಲ್ಲಸ ಸಿಕ್ಕಿದೆ ಅಂದ್ರೆ ಮನೆ ಮನೆ ಹತ್ರವೇ ಒಂದು ಗಾಡಿ ಬರುವಂತಹದ್ದು, ಮನೆ ಮಕ್ಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮತ್ತೇ ಶಾಲೆಯಲ್ಲಿಯೇ ಆಗಿರ್ಬಹುದು ಶಾಲೆಯಲ್ಲಿ ಎಲ್ಲಾ ಒಂದು ಆ ಶಿಕ್ಷಣದೊಂದು teacher ಮೊದ್ಲೆಲ್ಲ teachers ನವರು teacher ನವರೂ ಸಹ ಇರ್ಲಿಲ್ಲ ಕಳಿಸ್ಲಿಕ್ಕೆ ಶಿಕ್ಷಕರು ಸಹ correct ಸರಿಯಾಗಿ ಇರ್ಲಿಲ್ಲ. ಈಗ ಹಾಗಲ್ಲ ಈಗ ಒಂದೊಂದು ಆ ವಿಷಯಕ್ಕುಸ ಒಂದು ಎ~ ಎರಡು ಎರಡು teacher ನವರು ಹಾಗೆ ಅಹ್ tea~ ಶಿಕ್ಷಕರು ಕೂ~ ಇದ್ದಾರೆ ಈಗ. ಅಂದ್ರೆ ಮಕ್ಕಳಿಗೆ ಈಗ ಕಲಿಲಿಕ್ಕೆ ಮಕ್ಳಿಗೆ ಉದಾಶೀನ ಈಗ್ ನಮ್ಗೆ ಸವಲತ್ತು ಜಾಸ್ತಿಯಾದ ಹಾಗೆ ನಮ್ಗೆ ಉದಾಶೀನ ಜಾಸ್ತಿಯಾಗ್ತದೆ ಹಾಗೆ. ಮತ್ತೆ ನಮ್ಗೆ ಹಾಕ್ಕೊಂಡು ಹೋಗ್ಲಿಕ್ಕೆ ಚಪ್ಪಲುಸ ಇರ್ಲಿಲ್ಲ ಮೊದ್ಲು. ಒಂದು ಚಪ್ಪಲು ಒಂದು ತುಂಡು ಆದದನ್ನ ಅದಕ್ಕೆ pin ಎಲ್ಲಾ ಹಾಕ್ಕೊಂಡು ಹೋದದ್ದುಸ ನಮ್ಗೆ ಒಂದು ನೆನ್ಪ್ ಉಂಟು ಆಹ್ ಆಹ್ ಆಹ್ time ಅಲ್ಲಿ ಹೊಲಿಗೆ ಹೊಲಿಗೆ ಎಲ್ಲ ಹಾಕಿ. ಈಗ ಮಕ್ಕಳಿಗೆ shoes, socks ಯಾವ್ಯಾವ್ರ್ ರೀತಿದೆಲ್ಲ ಒಂದು ಮಕ್ಳಿಗೆ ಉಂಟು. ಮತ್ತೆ ನಮ್ಗೆ ಯಾವಾಗ ಅಂದ್ರೆ uniform ಏ ಹಾಕೋಬೇಕಿತ್ತು ಅದು ಒಂದು ಒಳ್ಳೆಯದೇ ಯಾಕಂತ ಹೇಳಿದ್ರೆ ಒಂದು ಎಲ್ಲಾ ಮಕ್ಳು ಸಮ ಇರ್ಲಿ ಸಮವಸ್ತ್ರ ಒಂದು ಧರಿಸಿದ್ರೆ ಒಂದು ಒಳ್ಳೆಯದು. ಯಾಕಂದ್ರೆ ದೊಡ್ಡವರ ಮಕ್ಕಳು ಒಂದು ಒಳ್ಳೆ ಒಳ್ಳೆ dress ಹಾಕುವಾಗ ಮತ್ತೆ ಪಾಪದ ಪಾಪದವರನ್ನು ಮತ್ತೆ ಬಡವರುಸ dre~ dress ಅವರಿಗೆ ಅಂಗಿ ಇಲ್ಲದಾಗ ಅವರು ಎಣಿ~ ಮಕ್ಕಳಿಗೆಲ್ಲಾ ಒಂದು ಬೇಜಾರು ಆಗ್ತದೆ. ಅವರಿಗು ಒಳ್ಳೆ ಅಂಗಿ ಹಾಕ್ತಾರೆ ಒಳ್ಳೆಯ ನಮ್ಮತ್ರ ಏನುಸ ಇಲ್ಲಲ ಅಂತ ಹೇಳುವಂತದ್ದು ಒಂದು ಹ್ಮ್ ಮ~ ಮನಸ್ಸಿಗೆ ಬರ್ತದೆ ಹಾಗಾಗಿ ಒಂದು ಸಮವಸ್ತ್ರವೊಂದು ಮಾಡಿದ್ದಾರಲ್ಲ ಆ ಇದರಲ್ಲಿ ಶಾ~ ಶಾಲೆಯಲ್ಲಿ ಎಲ್ಲಾ ಅದೆಲ್ಲ ಒಳ್ಳೆಯದು. ಮತ್ತೆ ಈಗಿನ ಮಕ್ಳಿಗೆ ಅಂತೇಳಿದ್ರೆ ಮುಂದೆ ಕಲಿಲಿಕ್ಕೆ ಮತ್ತೆ ಯಾವ ರೀತಿಯ ಬೇಕಾದ್ರು ಒಂದು ನಮ್ಗೆ ಹೊರಗಡೆ ಅಹ್ ಇಂದ tuition ಅಂತ ಹೇಳ್ತೇನೆ ನಮ್ಮ್ ಹೊರಗಡೆಯಿಂದ ತಕೊಳ್ಳುವಂತದ್ದು ಶಾಲೆಯಲ್ಲಿ ಅಲ್~ ಅಲ್ಲದೆ ಹೊರಗಡೆಯಿಂದ ಸಹ ತಗೊಳ್ಬೇಕಾದ್ದು. ನಮ್ಮ ನಮ್ಮ ಇದ್ರಲ್ಲಿ ಹಾಗೆ ಇರ್ಲಿಲ್ಲ ಮೊದ್ಲೆಲ್ಲಾ ಅಂದ್ರೆ ನಾವು ಶಾಲೆಯಲ್ಲಿ ಎಷ್ಟು ಕಲ್ತಿದ್ದೇವೆ ಅಷ್ಟೇ ನಾವು ಕ~ ಇದ್ ಮಾಡಿದ್ದು ಮತ್ತೆ ನಮ್ಗೆ ಯಾರುಸ ಮನೆಯಲ್ಲಿಸ ನಮ್ಮ ತಂದೆ ತಾಯಿಯವರುಸ ವಿಧ್ಯಾಭ್ಯಾಸ ಇರ್ಲಿಲ್ಲ. ನಮ್ಮ್ ಮನೆಯಲ್ಲೇ ಮನೆಯಲ್ಲಿ ತ~ ತುಂಬಾ ಕಷ್ಟ ಕಷ್ಟ ಇತ್ತು. ಈಗ ಹಾಗಲ್ಲ ಮಕ್ಳಿಗೆ ತಂದೆಸಹಿಸ ಒಂದು ವಿಧ್ಯಾಭ್ಯಾಸ ಇರ್ತದೆ ಮತ್ತೆ ಹೊರಗಡೆಸ ಹೊರಗಡೆಸ ಅವರು ಹೋಗಿ ಕಲಿಲಿಕ್ಕೆ ಒಂದು ಅವಕಾಶ ಉಂಟು ಅವರಿಗೆ. ಮತ್ತೆ ಅದರ ಜೊತೆಗೆ ಅವರಿಗೆ ಬೇರೆ computer ಯಾವುದುಸ ಏನ್ಸ ಒಂದು ಹೊರಗಡೆಯಿಂದ ಕಲಿಬೋದು ನಾವುಸ ನಾವು ಅದು ಏನ್ಸ ನೋಡ್ಲೆ ಇಲ್ಲ ಶಿಕ್ಷಣದಲ್ಲಿ. ಅಂದ್ರೆ ಈಗಿನ generation ಮಕ್ಳಿಗೆ ಉಂಟಲ್ಲ ಒಂದೇ ಹೊರಗಡೆಯಲ್ಲಿ ಒಂದು ಚಿತ್ರಕಲಾ ಅದು ಕಲಿಯುವ ಕಲಿಯುವಂತಾಗುವ ಕಲಿಬೊ~ ಕಲಿಯುವಂತದ್ದು ಆಗಿರ್ಬೋದು. ಅದೊಂದು ಮತ್ತೆ ಬೇರೆ dan~ dance ನೃತ್ಯಕಲೆ ಇರ್ಬೋದು ಯಾವುದೊಂದು ಕಲಿಯುವಂತ ಒಂದು ಅವಕಾಶ ಉಂಟು. ಮೊದ್ಲು ನಮ್ಗೆ ಎಲ್ಲಾ ಹಾಗೆ ಇರ್ಲಿಲ್ಲ ಆ ರೀತಿಯ ಒಂದು ಅವಕಾಶ ಎಲ್ಲಾ ಕೊಡ್ಲಿಲ್ಲ ನಮ್ಮ್ ಇರ್ಲೇ ಇಲ್ಲ ಆ ಆ time ಅಲ್ಲಿ. ನಮ್ದು ಈಗಿನ ಮಕ್ಳಿಗೆ ಒಂದು ಹಣ ಕೊಟ್ಟು ಯಾವ್ದುಸ ಕಲಿಯುವ ಅಂತ ಒಂದು ಅವಕಾ~ ಆದ್ರೆ ಮಕ್ಳೆ ಮಕ್ಳಿಗೆ ಮುಂದು ಹೋಗ್ಲಿಕ್ಕೆ ಮನ್ಸಿಲ್ಲ. ಆ ಅಂದ್ರೆ ಈಗ swim ಉಂಟು swimming class ಉಂಟು dan~ ನಮ್ಗೆ ಇದು ನೃತ್ಯ cla~ class ಉಂಟು ಚಿತ್ರಕಲಾ cla~ ತರಗತಿ ಉಂಟು. ನಿಮ್ಗೆ ಯಾವು ರೀತಿಯದ್ದು ಬೇಕಾದ್ರು ಒಂದು computer ಕಲಿಯುದಾಗಿರ್ಬೋದು ಯಾವ್ದುಸ ಯಾ~ ಯಾವುದು ತರದ್ದು ಬೇಕಾದ್ರೆ ಇದು ಈಗ ನಮ್ಮ generation ನಮ್ದು ಇದು ಮುಂದುವರಿದಿದೆ ಅದು ಯಾವ್ದುಸ ಕಲಿಬೋದು. ಆದ್ರೆ ನಮ್ಮ ti~ time ಅಲ್ಲಿ ಹಾಗೆ ಎಲ್ಲ ಇರ್ಲಿಲ್ಲ ಯಾವ್ದುಸ ನಾವು ಶಾಲೆಯಲ್ಲಿ ಎಷ್ಟು ಕಲ್ತಿದ್ದೆವು ಅಷ್ಟೇ ಮತ್ತೆ ಶಾಲೆಯಲ್ಲಿ ನಮ್ಗೆ tailoring ಸ ಕಲ್ಸಿದ್ರು. ಶಾ~ ಶಿಕ್ಷಣಸ tailoring ಇದ್ದು ಶಿಕ್ಷಣ ಒಂದು ಒಂದು ಇದ್~ ಇದಕ್ಕ್ ತಕೊಳ್ತಿದ್ರು ಒಂದು ಅಹ್ ವಿಷಯದಲ್ಲಿ ಒಂದು ತಕೊಳ್ತಿದ್ದದ್ದು ಒಂದು ತರಗತಿ ಇದ್ರಲ್ಲಿ ಹೊಲಿಗೆಯ ತರಬೇತಿಯನ್ನು ಕೊಡ್ತ ಇದ್ರು. ಅದೇ ನಾವು ಕಲ್ತದ್ದು ಮತ್ತೆ ಬೇರೆ ಕಡೆ ನಾವು ಹೊರಗಡೆ ಹೋಗಿ ಕಲಿಯುವಂತ ಈಗ ಹಾಗಲ್ಲ ಈಗ ಮಕ್ಳಿಗೆ ಅಹ್ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ school ಶಾ~ ಶಾಲೆಸ ಶು~ ಶುರುವಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡುವರೆ ತನ್ಕ ಶಾಲೆ ಇರ್ತದೆ. ಆದ್ಮೇಲೆ ಮಕ್ಳು ಇದ್ ಇರ್ತಾರೆ free ಇರ್ತಾರೆ ಏನು ಇದಿಲ್ಲ ಅವರಿಗೆ.

ಹ ನಾನ್ ಸ್ವಲ್ಪ busy ಇದ್ದೇನೆ.

ಸ್ವಲ್ಪ ಈಗ ಕೆಲ್ಸ start ಆಗಿದೆ ನಾಡ್ದು ಅಣ್ಣಂದು ಮದ್ವೆ ಇದೆಯಾ?

ಆ ನಾಡ್ದು April ಮೂವತ್ತಕ್ಕೆ .

Sorry sorry, April ಇಪ್ಪತೊಂಬತ್ತಕ್ಕ.

ಹ ಮೂವತ್ತಕ್ಕೆ ಇದು reception ಇರುದು .

ಹ ಇಪ್ಪತೊಂಬತ್ತಕ್ಕೆ ಮದ್ವೆ ಉಂಟು ಬರ್ಬೇಕು.

ಹೇಗೆ ಮತ್ತೆ मेहंदी function ಎಲ್ಲಾ ಗಮ್ಮತ್ ಉಂಟಾ?

ಹ मेहंदी ಎಲ್ಲ ಗಮ್ಮತ್ ಉಂಟಾ ಬರ್ಬೇಕ್ಕೆಲ್ಲ. ಹೇಳಿಕ್ಕುಂಟು .

ಹಾಗೆ ಎಲ್ಲಿದ್ದು?

ಅಲ್ಲೇ ದಾಂಗುಡೆಯದ್ದು ದಾಂಗುಡೆಯದ್ದು.

ಹೌದೌದು ಇದ್ದು.

ಹ ಹಾ ಹಾಗೆ.

ಯಾರು ಇಲ್ಲ ಮಾರೆ ಹೇಳ್ಳಿಲ್ಲ ಅವ್ನು ಸುದ್ದಿ ಇಲ್ಲ .

ಹ ಹ್ಮ್ ಮತ್ತ? ಬರ್ಬೇಕಾಯ್ತಾ ಎಲ್ಲ family .

ಹ ಬರುವ ಬರುವ ಮತ್ತೆ ಬೇರೆ ಇವರಿಗೆ ಪವನ್ ಅವರಿಗೆಲ್ಲ ಹೇಳಿದ್ಯಾ?

ಹೌದು ಹೌದು ಅವ್ನ್ main ನಮ್ group ಅಲ್ಲಿ.

ಹ್ಮ್ ಆ ಅವ್ನಿಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಹ್ಮ್ ಮತ್ತೆ .

ಮತ್ತೆ ಇಲ್ಲಿ ಮದ್ವೆ ಇಲ್ಲೇ ಆಯ್ತಾ Amruth Garden ಅಲ್ಲಿ.

ಹ ಇಲ್ಲೇ Ambagil .

ಅಂದ್ರೆ engagement ಅವ್ರು ಮನೇಲಿ ಇಟ್ರು.

ಇದು reception ನಮ್ಮ್ ಮನೆ ಹುಡುಗನ ಮನೇಲೇ ಇಟ್ವಿ.

ಕಿರಣ್ ಗು ಹೇಳಿದ್ದೀನಿ Bombay ಇಂದ ಬರ್ತಾ ಇದ್ದಾನೆ ಅವ್ನು ಕೂಡ.

twenty nine ಮತ್ತು thirty ಯಾ? twenty nine ಗೆ.

ಆ thirty ಗೆ reception ಇರುದು.

ಹ ಹುಡುಗಿ ಕೂಡ ಇದ್ದಾಳೆ ಅಲ ಕರ್ಕೊಂಡು ಬಾ.

ಯಾರಾ ಎಂತ ಹೇಳ್ತಿಯಾ?

ಹ ಹ .

ಈಗ ಎಲ್ಲಿ ಕೆಲ್ಸ ನಿನ್ಗೆ .